ಹಮ್ ಇನ್ನೂ ಹೆಚ್ಚಿನ ಜೆಕೆಯಲ್ಲಿ ಓದುತ್ತಾರೆ ಮಕ್ಕಳುವೇ ಹಲವಾರು ಎಕ್ಸಾಮ್ ಗಳಲ್ಲಿ ಗ್ರಂಥಾಲಯ ಅತಿ ಮುಖ್ಯವಾಗಿ ಆ ಅತಿ ಮುಖ್ಯವಾಗಿ ಮತ್ತು --

ಹ್ಮ್ಮ್ ಗುಡಿಯೇ ಆಗಿರ್ಬಹುದು ಮತ್ತು ಇದ ಅಕ್ಕ ಪಕ್ಕ ಸೈಡ್ ಗಳು ಇವು ಗಿಡ ಮರಗಳು --

ಹನಿ ಬಿದೈತೆ ಬೈಕ್ ಕಾರ್ಗಳಲ್ಲಿ ನಡೆಯು ಒಂದು ಈ ಪಾರ್ಕ್ ಬಹಳ ಚೆನ್ನಗಿ ಕಾಣ್ತದೆ --

ಆಹ್ಹ್ ಆಸ್ಪತ್ರೆ ಅಂದ್ರೆ ತಪ್ಪೇನಿಲ್ಲ ಇದು ರಾಣಿ ಬೆನ್ನೂರ್ ಅಲ್ಲಿ ಈ ಸದ್ಯ ಈ ದಾವಾಖಾನೆಯೂ ಇಲ್ಲಿ ಇದೆ ಆಹ್ಹ್ ಇದು --

ಹಾಗಾಗಿ ನಾವು ದಿನನಿತ್ಯ ಇಂತಹ ಗುಡಿಗಳಿಗೆ ಹೋಗಿ ಎಲ್ಲರು ಸ್ವಲ್ಪ --

ಆಹ್ಹ್ ನೋಡಿ ಜಾಗ ಒಳ್ಳೆ ಸಂತೋಷವನ್ನು ಕಾಂಗ್ರೆಸ್ ವೋಟ್ ಆಗಿದೆ ಅಲ್ಲ ಅತಿ ಎಲ್ಲ ಚೆನ್ನಾಗಾಗಿತ್ತು ಒಳ್ಳೆ ಚಲೋ ಅದ --

ಶಾಂತಿ ನೆಮ್ಮದಿ ಬರ್ತದೆ ನೋಡಿ ನೋಡಿ ಒಳ್ಳೆಯ ರೀತಿಯಿಂದ --